ಕೂಡ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ ಸೆಕ್ಯೂರಿಟಿ ಕೂಡ ಇರ್ತಾರೆ ಸಿಸಿ ಕ್ಯಾಮೆರಾ ಸೆಕ್ಯೂರಿಟಿಸ್ ಎಲ್ಲ ಇದಾರೆ ತುಂಬಾ ಚೆನ್ನಾಗಿದೆ ಇದು ಕೂಡ.

ಮತ್ತೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಆಫ್ಟಿಯರ್ ಕೂಡ ಇದೆ ಮೇಲ್ಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಕೂಡ ಹಿಂದೆ ಬಂದು--

ಜನಗಳೆಲ್ಲ ಓಡಾಡುತ್ತಿದ್ದಾರೆ ಆ ಸ್ಟ್ಯಾಚು ಕೂಡ ತುಂಬಾ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ. ಸ್ಟ್ಯಾಚು ಕೂಡ ಅದ್ರೊಳಗಡೆ ಗಿಡ ಎಲ್ಲಾ ಇದವೆ ಆಮೇಲೆ ಫುಲ್ ಹಚ್ಚಸಿರಿಂದ ಕೂಡ ಕೂಡಿದೆ ಅಲ್ಲಿ.